ಹಾಗು ಬಲ ಭಾಗಕ್ಕೆ ಉಮ್ ಎರಡುವಾ ಎರಡು ಚಕ್ರ ವಾಹನದ ಕೂಡ ಪೆಟ್ರೋಲ್ ಅನ್ನು ಹಾಕಿಸುತಿದ್ದಾರೆ.

ಯಾವುದೋ ರಸ್ತೆಯ ಪಕ್ಕ ಒಂದು ಪೆಟ್ರೋಲ್ ಬಂಕ್ ಇದೆ ಆ ಬಂಕಿ ನ ಆಹ್ ಒಂದು ಗಾಡಿ ಕಾಣಿಸುತ್ತಿದೆ ಯಾವುದೊ ವಾಹನ ಚಲಯಿಸಿದರು ಒಂದು ಕಾರು ಕಾಣುತಿದ್ದೆ.

ಪೆಟ್ರೋಲ್ ಬಂಕಿನಲ್ಲಿ ಒಬ್ಬ ಪೆಟ್ರೋಲ್ ಹಾಕುವವನು ಕೂಡ ಕಾಣಿಸುತಿದ್ದಾನೆ ಹಾಗು ಒಂದು ಶಿಫ್ಟ್ ಕಾರು ಬಿಳಿಯ ಶಿಫ್ಟ್ ಕಾರುಹಾಗು ಒಂದು ಕೆಂಪು ಶಿಫ್ಟ್ ಕಾರು--

ಇಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಕಾಣಿಸುತ್ತಿದೆ. ಆಗುವ ಬಿಲ್ಡಿಂಗ ಎದುರುಗಡೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೂನಿವರ್ಸಿಟಿ ಎಂಬ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ.

ಹಾಗು ಅದರ ಎದುರುಗಡೆ ಹಲವಾರು ಚಿಕ್ಕ ಚಿಕ್ಕ ಗಿಡಗಳನ್ನು ಪಾಟ್ ನೆಟ್ಟಿದ್ದಾರೆ ಹಾಗೂ ಸುಂದರವಾಗಿ ಗಿಡವನ್ನು ಬೆಳಸಿ ಇಟ್ಟಿದ್ದಾರೆ.

ಕನ್ನಡಿಗಳಿವೆ ಹಾಗೂ ಗೊಂಬೆಗಳಿವೆ. ಗೊಂಬೆಗಳಿಗೆ ವಸ್ತ್ರವನ್ನು ಕೂಡ ಧರಿ--

ಇಲ್ಲಿ ಯಾವುದೋ ಡ್ರಾಗನ್ ರೀತಿಯ ಇಳಿಜಾರುವನ್ನು ವ್ಯವಸ್ಥೆ ಮಾಡಿದ್ದಾರೆ. ಹಸಿರು ಬಣ್ಣದಲ್ಲಿ ಹಾಗೂ ಹಸಿರು ಬಣ್ಣದ ಇಳಿಜಾರಿನ ಪಕ್ಕ ಒಂದು ಕಪ್ಪದಾದ ಗೊರಿಲ್ಲಾ ಕಾಣಿಸುತ್ತಿದೆ.

ಹಾಗೂ ಅಲ್ಲಲ್ಲೇ ಒಂದಷ್ಟು ಜನರು ಕೂಡ ಆಟ ಆಡುತ್ತಿದ್ದಾರೆ.

ಇಲ್ಲಿಯೂ ಕೂಡ ಒಂದು ಕೆಂಪು ದಾದ ಬೃಹತ್ ಬಿಲ್ಡಿಂಗ್ ಕಾಣಿಸುತ್ತಿದೆ.

ಹಾಗು ಅದರ ಎಡಭಾಗಕ್ಕೆ ಕಾಲುಚೀಲಗಳನ್ನು ಕೂಡ ನೇತಾಕಿದ್ದಾರೆ.

ಇಲ್ಲಿ ಸುಂದರವಾದ ಸ್ವಿಮಿಂಗ್‌ಫೂಲ್ ಕಾಣಿಸುತ್ತಿದೆ ಹಾಗೂ ಇಲ್ಲಿ ಸುಮಾರು ಜನರು ಆಟ ಆಡುತ್ತಿದ್ದಾರೆ.

ಅದರ ಕೆಳಗೆ ಸುಂದರವಾದ ಗಿಡ ಮರಗಳು ಕಾಣಿಸುತ್ತಿವೆ ಹಾಗೂ ರೋಡಿನ ಮಧ್ಯೆಯ ಒಂದು ಕಾರು ಕೂಡ ನಿಂತಿದೆ.